ಡಾನ್ಸ್ ಅಲ್ಲಿ ಕುಣಿಬೇಕು ಅಂತ ತುಂಬಾ ತುಂಬಾ ಇಷ್ಟ ನನಗೆ ಡಾನ್ಸ್ ಅಲ್ಲಿ ಆ ಸ್ಟೆಪ್ ಹಾಕ್ಬೇಕು ಈ ಸ್ಟೆಪ್ ಹಾಕ್ಬೇಕು ಮಣೇಲ್ ಹೋಗಿ ಡಾನ್ಸ್ ಮಾಡಬೇಕು ಏನೂಂತ ಖುಷಿ ನಂಗೆ --

ಡಿಸೈನ್ ಅಂದ್ರೆ ಪಪೆರ್ನ ಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಬಹುದು ಗೋಡೆಗಳ ಮೇಲೆ ನೆಟ್ ಹಾಕ್ಬಹುದು. ಗೋಡೆಗೆ ಅಂಟಿಸಬಹುದು ಮಾಡಿರೋರು ಎಷ್ಟು ಚೆನ್ನಾಗಿ ಮಾಡಿರುತ್ತಾರೆ ಅಂದರೆ ಗೊತ್ತೇ ಆಗೋದಿಲ್ಲ.

ಜಾತ್ರೆ ಅನ್ನೋದು ಒಂದು ಸಂಭ್ರಮ ಖುಷಿಯಲ್ಲಿ ನಾವು ತೇಲಾಡ್ತಿವಿ ಜಾತ್ರೆಯಲ್ಲಿ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಖುಷಿ ಇಂದ ಇರ್ಬೇಕು ಅವು ಜೋಕಾಲಿ ಆಡ್ಬೇಕು ಈ ಜೋಕಾಲಿ ಆಡ್ಬೇಕು.

ಹಾಲು ಹಾಲು ಡೇರಿ ಡೇರಿಯಲಿ ಹಾಲು ಬೇಕು ಇರ್ಬೇಕು ಹಾಲ್ ತಕೊಂಬೋದು ಹಾಲು ಅದ್ ಕುಡೀಬೋದು ನಂದಿನಿ --

ಅದ್ಕುಸ್ಕರ ನಾವು ಸೆಲ್ಫಿ ತಕಂಡು ಸ್ಟೋರಿ ಅಪ್ಲೋಡ್ ಮಾಡ್ತಿವೆ ಎಡಿಟ್ ಮಾಡ್ತಿವೆ ಸಾಂಗ್ ಎಡಿಟ್ ಪೋಸ್ಟ್ ಎಡಿಟ್ ಮಾಡ್ತೀವಿ ಯಲ್ಲವೋ ಪೋಸ್ಟ್ ಮಾಡ್ತೀವಿ ಅದು ತರಾನೆ--

ಕೇಥ್ಹೋದು ಸಲಾಕೆ ಇಂದ ಕೇಥ್ಬೇಕು ನಾವೇನು ಗಿಡ ಮರ ಅವೇನು ಬೆಳ್ದ್ ಇರ್ತೀವಲ್ಲ ಬೆಳೆಸ್ತಿವಲ್ಲ ಅವ್ ನಡಬೇಕು ಅಂತ ಅಂದ್ರೆ ನಮಗೆ ಸಲ್ಕೆ ಎಲ್ಲ ಆಗ್ಬೇಕು ಬಿ ಅಲ್ಲೆಲ್ಲ --

ಡ್ಯಾನ್ಸ್ ಭರತನಾಟ್ಯ ಇಲ್ಲಿ ಯಾವ್ ತರದ್ ಡ್ಯಾನ್ಸ್ ಬೇಕಾದ್ರು ಮೈ ಮೇಲೆ ಅವರು ಇಡ್ಕೊಂತಾರೇ ಇವ್ರು ಇಡ್ಕೊಂತಾರೆ ತುಂಬ ತರಾ ಡ್ಯಾನ್ಸ್ ಇದೆ ಡ್ಯಾನ್ಸ್ ಮಾಡಬೇಕು

ಪ್ರೈಜ್ ಎಲ್ಲದರಲ್ಲೂ ಡ್ಯಾನ್ಸ್ ಅಂದ್ರೆ ಇರ್ತದೆ ಡ್ಯಾನ್ಸ್ [ ಪ್ರೈಜ್ ಎಲ್ಲ ಕೊಡ್ತಾರೆ .

ಇದ್ರಲ್ಲಿ ಜೋಕಾಲಿ ಅಂದ್ರೆ ನನಗೆ ತುಂಬಾ ಇಷ್ಟ. ಜೋಕಾಲಿಯಲ್ಲಿ ಜೋರಾಗಿ ಮೇಲಿಂದ ಕೆಲ ಬಂದು ಜೇವನೇ ಹಿಡ್ಕೊಂಡಗ್ ಆಗುತೆ ಅಷ್ಟು ಖುಷಿ ಆಗುತ್ತೆ ಜೋಕಾಲಿಲಿ --